ಬ bye bye bye bye bye .

ನಾನ್ಸ ಆರಾಮ್, ಮತ್ತೆ ಎಲ್ಲಿದ್ದೀರಿ ಇವಾಗ?

ಹಾ ಈಗ PG ಅಲ್ಲಿ ಇದೇನೆ. ಹೋ PG ಅಲ್ಲಿ ಇದ್ದೀರಾ ಇವಾಗ?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

ಹಾ ಊಟ ಆಯ್ತು, ನಿಮ್ದ್ ಆಯ್ತಾ?

ನೀವ್ ಎಲ್ಲಿ ಇರುದು ಈಗ? ನಾವೀಗಾ, ಈಗ ಸ್ವಲ್ಪ time ಊರಿಗೆ ಬಂದಿತ್, ಮುಂಚೆ ನಾವು hostel ಅಲ್ಲಿ ಇದ್ದಿತ್.

ಹೇಗ್ ಆಗ್ತಿತ್ತು hostel ಎಲ್ಲಾ? ಅದೇ ನನ್ಗೆ ಅಲ್ಲಿದು ಊಟ ಎಲ್ಲಾ set ಆಗುದಿಲ್ಲ ಅದಕ್ಕೆ ಊರಿಗೆ ಬಂದದ್ದು ಈಗ.

ಮತ್ತೆ timing ಎಲ್ಲಾ ಅಷ್ಟು correct ಇಲ್ಲ correct ಆಗುದಿಲ್ಲ ಅಲ್ಲಿದ್.

ಹಾ ಈಗ ಅಂದ್ರೆ change ಮಾಡಿದೆ ನಾನು ಹಾಗೆ ತೊಂದ್ರೆ ಇಲ್ಲಾ. ಸ್ವಲ್ಪ ಜಾಸ್ತಿ ಅವರ್ದು ಈ ಕೆಲವೆಲ್ಲ rules ಇತ್ತು ಈಗ ಹಾಗೆ ಎಂತ ಇಲ್ಲ.

PG ಒಳ್ಗಡೆ ಬರ್ಬೇಕು ಆ ತರ ಎಲ್ಲಾ ಇತ್ತು ಮುಂಚೆ.

ಅದೇ ಆ ರೀತಿಯೆಲ್ಲಾ strict ಇದ್ರೆ ಕಷ್ಟ ಆಗ್ತಿತ್ತು. ಹೌದು ಮತ್ತೆ ಊಟ ಎಲ್ಲಾ ಅಲ್ಲೇ ನಿಮಿಗ್ ಉಂಟಾ ಅಥವಾ ನೀವ್ ಹೊರ್ಗಡೆ ಹೋಗ್ಬೇಕಾ?

ಇಲ್ಲಿ ಮತ್ತೆ ಊಟ ಕೂಡ ಅವರು ಎಲ್ಲಾ ಒಳ್ಳೆದಿದೆ.

ಅಲ್ಲೇ ಇತ್ತು ಊಟ ಎಲ್ಲಾ?

ಮುಂಚೆ hostel ಅಲ್ಲಿ ಇದ್ದಾಗ. ಅಲ್ಲಿ ನನ್ಗದೇ ಊಟ ಎಲ್ಲಾ. ನನ್ಗಲ್ಲಿ set ಆಗ್ತಿರ್ಲಿಲ್ಲ ಒಮ್ಮೊಮ್ಮೆ ಇರ್ತದೆ ಊಟ ಮತ್ತೆ ಒಮ್ಮೊಮ್ಮೆ ಹೊರ್ಗಡೆ ಹೋಗ್ಬೇಕು ಊಟಕ್ಕೆ.

ಅದು timing ಅವ್ರದು ಇಷ್ಟು ಗಂಟೆ ಒಳಗೆ ಬರ್ಬೇಕಂತ.

ನಮ್ಗ ಅದೆಲ್ಲ ಸ್ವಲ್ಪ set ಆಗ್ಲಿಕ್ಕೆ ಕಷ್ಟ ಆಯ್ತು. ಅದಕ್ಕೆ ಈಗ ಸ್ವಲ್ಪ time ಊರಿಗೆ ಬಂದದ್ದು.

ಇನ್ನದೇ PG ಯೇ ನೋಡ್ಬೇಕು. ಅಲ್ಲಿ ನಿಮ್ದು ನೀವು ಯಾವ ಊರಲ್ಲಿ ಇರುದು?

ಹಾ. city ಅಲ್ಲೇ.

ನಾನ್ಸ ಅದೇ next ಈಗ ನೋಡಿ PG ಯೇ ನೋಡ್ಬೇಕು.

ಇದು ಬೆಳಿಗ್ಗೆ ಏನೆಲ್ಲಾ ಇರ್ತಿತ್ತು ತಿಂಡಿ ಅಲ್ಲಿ? ತಿಂಡಿ Uppittu, Avalakki ಇದೆ.

ಇಲ್ಲಿ ತೊಂದ್ರೆ ಇಲ್ಲಾ dosa, Idli ಎಲ್ಲ ಮಾಡ್ತಾರೆ. ಹಾ ಹಾ. ದಿವ್ಸ ಅದೇ Uppittu, Avalakki .

ಹಾ ಹಾ ಹಾ. ನೋಡ್ವ. ಮತ್ತೆ PG ದು fees ಎಲ್ಲಾ ಜಾಸ್ತಿ ಉಂಟಾ?

ಇಲ್ಲಾ ಇಲ್ಲಿ ಅಂದ್ರೆ ನಾನು ತಿಂಗ್ಳಿಗೆ ಒಂದು, ಎಲ್ಲಾ ಒಟ್ಟಿಗೆ ಒಂದು ಐದು ಸಾವಿರ ಹತ್ರ ಆಗ್ತದೆ. ಊಟ ಎಲ್ಲಾ ಸೇರಿ, ತಿಂಡಿ ಊಟ ಎಲ್ಲಾ ?

ಮತ್ತೆ ಯಾವಾಗ ಈ ಕಡೆ ಬರಲಿಕ್ಕೆ? ಆ ಕಡೆ ನೋಡ್ವ . ಹಾ ರಜೆ ಇರ್ವಗ ಒಮ್ಮೆ ಬರ್ತೇನೆ. Sunday ಎಲ್ಲಾ Saturday, Sunday ಎಲ್ಲಾ ರಜೆ ಉಂಟಾ ನಿಮಗೆ? Saturday ಒಮ್ಮೊಮ್ಮೆ ಇರ್ತದೆ. ಒಮ್ಮೊಮ್ಮೆ ಇರುದಿಲ್ಲ Sunday ರಜೆ. ಹಾ ಹಾ Sunday ಅಂತ ತಿರುಗಾಡ್ಲಿಕ್ಕೆ ಹೊರ್ಗಡೆ ಎಲ್ಲಾ ಹೋಗ್ತೀರಾ? ಆ ಒಮ್ಮೊಮ್ಮೆ ಹೋಗ್ತೇನೆ ನಾನು . ಮತ್ತೆ ಈಗ ಎಂಥಾ ಅ free ಯಾ? ಇಲ್ಲ ಈಗ ಒಮ್ಮೆ ಸ್ವಲ್ಪ ಕೆಲ್ಸ ಇದೆ, ಹೊರ್ಗಡೆ ಈಗ.

ಸರಿ ಹಾಗಾದ್ರೆ . ಹೌದು ಆರಾಮ್, ?

ಎಲ್ರಿಗೂ ನಮಸ್ಕಾರ. ಇವತ್ ನಾವು ಪ್ರವಾಸದ್ ಬಗ್ಗೆ ಒಂದಷ್ಟು ಮಾತಾಡೋಣ್ವ? ಪ್ರವಾಸ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನ್ಗಂತು ಬಹಳ ಇಷ್ಟ. ದಿನ ನಿತ್ಯದ ನಮ್ಮ ಈ ಜಂಜಾಟದ ಬದುಕ್ನಿಂದ ನಾವಿರ್ತಕ್ಕಂಥ ಸ್ಥಳದಿಂದ, ಬೇರೆ ಎಲ್ಲಾದ್ರು ಆರಾಮಾಗ್ ಇರಣ ಒಂದ್ ಕಡೆ ಹೊರ್ಟ್ ನಿಂತದ್ದೆ ಪ್ರವಾಸ. ಪ್ರವಾಸ ಹೋಗ್ತೀವಿ ಅನ್ನೋದೆ ಒಂದ್ ದೊಡ್ಡು ಉತ್ಸಾಹದ ಕೆಲ್ಸ ಆದ್ರೆ ಇನ್ ಹೊರ್ಟ್ ಮೇಲಂತೂ ಅಲ್ ಇರ್ತಕ್ಕಂಥ ಸ್ಥಳಗಳನ್ನ ಆ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಇದ್ರೆ, ಅಬ್ಬಾ ಎಷ್ಟ್ ಚೆನ್ನಾಗಿದೆ ಅಲ್ವಾ ದಿನ ಪ್ರವಾಸ ಬರೋ ಹಾಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅನ್ಸಲ್ವಾ ಹಾಗಾದ್ರೆ ನಾವ್ ಮೊದ್ಲಿಗೆ ಪ್ರವಾಸ ಅಂದ್ರೆ ಏನು ಅಂತ ತಿಳ್ಕೊಳೋಣ್ವ? ಪ್ರವಾಸ ಅಂದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವಿರ್ತಕತ್ತಿನ್ದ, ಇರ್ತಕ್ಕಂಥ ಸ್ಥಳದಿಂದ ದೂರ ಹೋಗೋದು ಹಾಗೆ ನಮ್ಮ ಉತ್ಸಾಹನ ಇನ್ನಷ್ಟು ಹೆಚ್ ಮಾಡ್ತಕ್ಕಂಥ ಒಂದು ಕೆಲ್ಸ ಅಂತ ನಾನಾದ್ರೂ ಅನ್ಕೊಂಡಿದೀನಿ ಜೊತೆಗೆ ಪ್ರವಾಸದಲ್ಲಿ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡೋದು, ದೇವಸ್ಥಾನದಂಥಹ, ಸ್ಥಳ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬರೋ ಅಂಥದ್ದು ಕೂಡ ಪ್ರವಾಸದ ವಿಧಗಳಲ್ಲಿ ಸೇರ್ಕೊಂಡ್ರೆ ಇನ್ನು ಶಾಲಾ ಪ್ರವಾಸ college ದಿನಗಳ ಪ್ರವಾಸ ಅಂತೂ ಯಾವತ್ತಿಗು ಅದ್ ಎಷ್ಟೇ ವರ್ಷ ಹೋದ್ರು ಕೂಡ ನಮ್ ನೆನ್ಪ್ನಲ್ಲಿ ಹಾಗೆ ಉಳಿತಕ್ಕಂಥ ಒಂದು, ಅತ್ಯಂತ ಸುಂದರವಾದಂಥಹ ನೆನಪುಗಳು ಹೌದಲ್ವ? ನನ್ಗಂತು ಈ ಪ್ರವಾಸದಲ್ಲಿ ಎಲ್ಲವನ್ನ ಶುದ್ಧ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ಥಳದಿಂದ ಹಿಡಿದು ಉಳ್ಕೊಳ್ತಕ್ಕಂಥ ಸ್ಥಳವನ್ನ ಮತ್ತೆ ಹೋಗೋ ಪ್ರಯಾಣಕ್ ಬೇಕಾದಂಥ ಎಲ್ಲಾ ವ್ಯವಸ್ಥೆನ, ಮಾಡ್ಕೊಂಡು ಸ್ಥಳಕ್ಕೆ ಹೋಗೋದ್ರು ಬದ್ಲು ಇಷ್ಟ ಬಂದ್ ಕಡೆಗೆ ಗೊತ್ತು ಗುರಿ ಇಲ್ದೆ ಹೋಗೋದೇ ಬಹಳ ಇಷ್ಟವಾದಂಥದ್ದು. ಇದೊಂತರ ತುಂಬಾ ಮಜಾ ಇರತ್ತೆ. ನೀವ್ ಕೂಡ try ಮಾಡ್ಬೋದು ಅನ್ಕೋತೀನಿ. ನೋಡಿ, ಸಿಕ್ಕಿದನ್ನ ತಿನ್ಕೊಂಡು ಸಿಕ್ ಸಿಕ್ಕಿದ್ ಕಡೆ ಎಲ್ಲವನ್ನ ನೋಡ್ಕೊಂಡು ಅಲ್ಲಿನ ಸ್ಥಳೀಯ ಆಹಾರ ಸಂಸ್ಕೃತಿಯನ್ನ ನೋಡಿ ಓಡಾಡೋದ್ ಇದ್ಯಲ್ಲ ಅದೊಂತರ ಮಜಾ ಅದನ್ನ ನಾವು ಅನುಭವ್ಸಿನೆ ನೋಡ್ಬೇಕು. ನೀವ್ ಇತ್ತೀಚೆಗೆ ಪ್ರವಾಸಿ ಸ್ಥಳಗಳು ಅಂತ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೋಗ್ ನೋಡಿರ್ತಿರ ಇವತ್ತು ನಮ್ಗೆ ಈ ಜಂಜಾಟದ್ ಬದ್ಕ್ ಬೇಡಪ್ಪ ನಾವ್ ದೂರ ಎಲ್ಲಾದ್ರು ಹೋಗ್ ನೋಡಣ ಪ್ರವಾಸವನ್ನ ಹೋಗಣ ಅಂತ್ ಹೇಳಿ ನಮ್ಮ ಕುಟುಂಬ ಸ್ನೇಹಿತರು ಎಲ್ರನ್ನು ಕರ್ಕೊಂಡು ಹೋಗಿರ್ತಿವಿ, ಅಲ್ ನೋಡಿದ್ರೆ ನಮ್ಮ ಹಾಗೆ ಯೋಚ್ನೆ ಮಾಡಿದಂಥ ನೂರಾರ್ ಜನ ಸಾವ್ರಾರ್ ಜನ ಬಂದ್ ನಿಂತಿರ್ತಾರೆ ನಾವಿಲ್ಲಿಂದ ಏನಕ್ ಬೇರೆ ಕಡೆ ಹೋಗ್ತೀವಿ, ನಮ್ಗೊಂದ್ ಸಮಾಧಾನ ಸಿಗ್ಲಿ ಶಾಂತಿ ಸಿಗ್ಲಿ ಮನ್ಸಿಗ್ ಖುಷಿ ಸಿಗ್ಲಿ ಅಂತ್ ಹೋಗ್ತಿವಿ ಅಲ್ ನೋಡಿದ್ರೆ, ಅಲ್ಲೂ ಅದೇ rush ಉ ಅಲ್ಲೂ queue ನಿಲ್ಬೇಕು ticket ತಕೊಬೇಕು ಊಟ ಸಿಕ್ಕಲ್ಲ ಈ ತರ ಹತ್ತಾರು ಸಮಸ್ಯೆಗಳನ್ನ ನೋಡ್ತಿವಿ ಯಾಕೆ ಹೀಗ್ ಆಗ್ತಾ ಇದೆ ಅಂತ್ ಹೇಳಿದ್ರೆ ಧಾವಂತದ ಬದುಕಿನ ಒತ್ತಡಕ್ಕೆ ಸಿಕ್ಹಾಕೊಂಡಂಥ ಮನುಷ್ಯನ ಮನಸ್ಸು, ಏಕಾಂತ ಬಯ್ಸೋದ್ ಆಗಿರ್ಬೋದು ಅಥವಾ ಬದ್ಲಾವಣೆಯನ್ನ ಬಯಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಹಜವಾಗ್ಬಿಟಿರೋದ್ರಿಂದ ಇವತ್ತು ಎಂಥದ್ದೆ ಪ್ರವಾಸ ಸ್ಥಳಗಳಿಗೆ ಅದು ಪ್ರಾಮುಖ್ಯತೆ ಇರ್ತಕ್ಕಂಥ ಪ್ರವಾಸ ಸ್ಥಳ ಆಗಿರ್ಬೋದು ಪ್ರಾಮುಖ್ಯಾತೆನೆ ಇಲ್ದೆ ಇರ್ತಕ್ಕಂಥ ಎಷ್ಟೋ ಜನರಿಗೆ, ಅಪರಿಚಿತವಾಗಿ ಉಳ್ದಿರ್ತಕ್ಕಂಥ ಸ್ಥಳ ಆಗಿರ್ಬೋದು ಒಟ್ಟಾರೆ ಎಲ್ ನೋಡಿ ಅಲ್ ಜನ ಅಂತೂ ರಜಾ ದಿಸ್ಗಳಲ್ಲಿ ಇದ್ದೇ ಇರ್ತಾರೆ ಆದ್ರೆ ನನ್ಗೆ ಇಂತಹ ಸ್ಥಳಗಳಿಗೆ ಹೋಗೋದಕ್ಕಿಂತಾ ಯಾರು ಇಲ್ದೆ ಇರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೋಡೊದೆ, ನನ್ಗೆ ನಾನ್ ಆಯ್ಕೆ ಮಾಡ್ಕೊಳ್ತಕ್ಕಂತ ಸ್ಥಳ ಯಾವ್ದು ಗೊತ್ತ ಬೆಟ್ಟ ಗುಡ್ಡ. ಈ ಬೆಟ್ಟ ಗುಡ್ಡ ಹತ್ತಿ ಇಳ್ಯೋದ್ ಇದ್ಯಲ್ಲ ಅದ್ ಒಂತರ ಮಜಾ. ಎಷ್ಟ್ ಚೆನ್ನಾಗಿರತ್ತೆ ಅಂತ್ ಹೇಳಿದ್ರೆ, ನಾನ್ ಒಂದ್ ಬಾರಿ ಅಂಬರ್ ಗುಡ್ಡಕ್ ಹೋಗಿದ್ದೆ ಆ ಅಂಬಾರ್ ಗುಡ್ಡ ಅಂತಕ್ಕಂಥದ್ದು Shivamogga ಜಿಲ್ಲೆನಲ್ಲಿದೆ. ತುಮ್ರಿ ಪ್ರದೇಶ, ದಲ್ಲಿದೆ ಎಷ್ಟು ಚೆನ್ನಾಗಿದೆ ಅಂತ್ ಹೇಳಿದ್ರೆ ಅಂಬಾರ್ ಗುಡ್ಡನ ನೋಡ್ತಾ ಇದ್ರೆ ಹ~ ನಾವಿದನ್ನ ಹತ್ತತ್ತೀವ ಅಂಥ ಅನ್ಕೊಳ್ಬಹುದ್ ಆದ್ರೆ ಹತ್ತಿ ನೋಡಿದ್ರೆ ಮೇಲ್ ನಿಂತ್ರೆ ಆ ಬೀಸೋ ಗಾಳಿ ಇದ್ಯಲ್ಲ ಮೈಗೆ ಸೋಕ್ತಿದ್ ಹಾಗೆ ಎಂಥ ಅದ್ಭುತ ಅನುಭವ ಗೊತ್ತ, ಅಲ್ ಯಾರ್, ಚಿಂತೆನೂ ನಮ್ಗಿಲ್ಲ. ಅಲ್ ಯಾವ್ದ್ರ್ ಕಟ್ಪಾಡು ನಮ್ಗಿಲ್ಲ. ಅಲ್ಲಿ ನಾವಿರ್ತಿವಿ ನಮ್ ಜೊತೆ ಪ್ರಕೃತಿ ಇರತ್ತೆ. ಪ್ರಕೃತಿ ಜೊತೆ ನಾವಿರ್ತಿವಿ. ಇಂಥ ಒಂದು ಮಧುರವಾದಂಥ ಅನುಭವ ಬೇಕು ಅಂತ್ ಹೇಳಿದ್ರೆ ನಾವ್ ಪ್ರವಾಸದ್ ಹೆಸ್ರ್ನಲ್ಲಿ, ಕಾಲ್ ಕಿತ್ತು ಹೊರ್ಡ್ಲೇ ಬೇಕಾಗತ್ತೆ. ಬದುಕಿಡೀ ಹಸಿರಾಗಿ ಉಳೀತಕ್ಕಂತ ಇಂಥ ಕ್ಷಣಗಳ್ ಬಗ್ಗೆ ಅರ್ಥಪೂರ್ಣ ಸಂಗತಿಗಳ್ ಬಗ್ಗೆ ಹಾಗೆ ಈ ಪ್ರವಾಸಿ ಸ್ಥಳಗಳಿಗೆ ಹೋಗೋದ್ರಿಂದ ಹೊಸ ಹೊಸ ಜನರ ಪರಿಚಯ ಆಗತ್ತೆ ವಿಭಿನ್ನವಾದಂಥ ಸಂಸ್ಕೃತಿ, ತಿಳಿಯತ್ತೆ ಜೊತೆಗೆ ಆ ಸ್ಥಳಗಳ ವಿಶಿಷ್ಟತೆ ಮಹತ್ವ ನಮ್ಗೆ ಸಿಗೋದ್ರಿಂದ ನಮ್ಮ ಜ್ಞಾನ ಭಂಡಾರ ಕೂಡ ಹೆಚ್ಚಾಗತ್ತೆ ಹೌದಲ್ವ? ನಮ್ಮ ಯಾಂತ್ರಿಕವಾದಂಥ ಜೀವನದಿಂದ ಆಚೆ ಬರೋದಿಕ್ಕೆ ಇದೊಂದ್ ಅತ್ಯು~, ಆದ್ರೆ ಈ ಪ್ರವಾಸ ದೇಶ ಪ್ರವಾಸ ಆಗಿರ್ಬೋದು ರಾಜ್ಯದ ಪ್ರವಾಸ ಆಗಿರ್ಬೋದು ಅಂತರಾಷ್ಟ್ರೀಯ ಮಟ್ಟದ ಪ್ರವಾಸಾನು ಆಗಿರ್ಬೋದು ಎಲ್ಲಾ ಪ್ರವಾಸ ಹೋಗ್ಬೇಕು ಅಂದ್ರೆ ಯಾಕೆ ನಾವು foreign trip ಹೋಗ್ಬಾರ್ದು ಅಂತ್ ಹೇಳ್ತಾರೆ, ಆದ್ರೆ foreign trip ಗಿಂತ ನನ್ ಮನಸ್ಸು ನಾವ್ ಎಲ್ ಇರ್ತಿವೋ, ನಮ್ ಸುತ್ತ ಮುತ್ತಾನೆ ನಾವ್ ಇರ್ತಕ್ಕಂಥ ಅನೇಕ ಸ್ಥಳಗಳನ್ನ ನೋಡೇ ಇರಲ್ಲ ಅದನ್ನ ನೋಡ್ಬೇಕು ನಾವು ನಮ್ಮ ಸುತ್ತ ಮುತ್ತ ಇರುವಂಥ ಸ್ಥಳಗಳ ಮಹತ್ವವನ್ನ ತಿಳ್ಕೊಳ್ಬೇಕು ಅನ್ನೋದ್ರಲ್ಲೆ ನನ್ಗೆ ಹೆಚ್ಚಿನ ಆಸಕ್ತಿ ಇದೆ. ನಿಮ್ಗು ಕೂಡ ಹಾಗೆ ಅನ್ಸ್ತಾ ಇದೆ ಅನ್ಸುತ್ತೆ,

ನಮ್ಗೆ ಇಷ್ಟವಾದ festival ಒಳಗ ನಂಗ ಇಷ್ಟವಾಗಿದ್ದ ಅಂದ್ರ ಗಣೇಶ ಚತುರ್ಥಿ. ಆಹ್ ಗಣೇಶ ಚತುರ್ಥಿ ನಾವ್ ಹೆಂಗ ಮಾಡ್ತೇವಿ ಅಂತ ಅಂದ್ರ ನಮ್ಮ ಮನಿಯೊಳಗ ಎಲ್ಲಾರು ಕುಟುಂಬ ವರ್ಗದವರು ಪೂರ್ತಿ ಸೆರ್ತಿವಿ. ಬೇರೆ ಬೇರೆ ಕಡೆ ಕೆಲ್ಸಕ್ಕ ಹೊದೊವ್ರು ಎಲ್ರೂ ಬಂದ ಸೆರ್ತಾರ ಆವಾಗ ನಾವ ಮನಿಯೆಲ್ಲಾ ಮೊದ್ಲ ಎಲ್ಲಾ clean ಮಾಡಿ ಇಟ್ಟಕೊಂಡಿರ್ತೆವಿ clean ಮಾಡಿ ಇಟ್ಟಕೊಂಡು ಆಹ್ ಗಣೇಶನ್ನ ಈಗ ಐದ ದಿವ್ಸ. ಆಹ್ ಇದ ಗಣೇಶ ಚತುರ್ಥಿ ಅಮಾವಾಸ್ಯೆ ಆದ ಐದ್ ದಿವ್ಸಕ್ಕೆ ಗಣೇಶ ಚತುರ್ಥಿ ಬರ್ತೈತಿ. ಅದ್ರಕ್ಕಿಂತ ಮುಂಚೆ ನಾವೆಲ್ಲ ತಯಾರಿ ಮಾಡ್ಕೊಂಡಿರ್ತೆವ ಹಬ್ಬಕ್ಕ. ಆಮೇಲೆ ಗಣೇಶ ಚತುರ್ಥಿ ಅಂದ್ರ ಇಡೀ ಆಹ್ ದೇಶ್ಯಾದಂತ ಆಚಾರಿಸುವಂತ ಹಬ್ಬ ಹಂಗಾಗಿ ಆಹ್ ನಮ್ಮ Shiggaon ನಮ್ದು ಊರು Shiggaon . Shiggaon ಗಂತು ಗಣೇಶ ಚತುರ್ಥಿನ್ ಇಷ್ಟ ಚಂದ ಆಚರಸ್ತಾರ ಅಂದ್ರ. ಅಷ್ಟ್ ಮಸ್ತಾಗಿ ಆಚರಸ್ತಾರ ಒಂಬತ್ತ್ ದಿನ ನಮ್ಮ ಮನೇಲಿ ಗಣೇಶನ್ನ ನಾವ್ ಕೂರ್ಸೋದು ಒಂಬತ್ತ್ ದಿನಾನು ಒಂದೊಂದ್ ದಿವಸಾನು ಒಂದೊಂದ್ ತರದ್ದು ಒಂದು ನೈವೇದ್ಯ ಮಾಡ್ತೇವಿ ದೇವರಿಗೆ. ಆ ಮೊದ್ಕಾ ಆಮೇಲೆ ಆಹ್ ಹಣ್ಣು, ರೊಟ್ಟಿ, ಪುಂಡಿಪಲ್ಲೇ, ಆಹ್ ವಡಾ ಆಮೇಲೆ ಬಜಿ ಆಹ್ ಕೊಡ್ಬಳೆ. ಆಮೇಲೆ ಹೊಳ್ಗಿ, ಕಡುಬು ಆಹ್ ಇದ್ ಈತರ ತರ ತರ ವಿಧ ವಿಧವಾದಂತಹ ಆಹ್ items ಅನ್ನ ಮಾಡಿ ನಾವು ಗಣೇಶನ ನೈವೇದ್ಯ ಮಾಡ್ತೇವೆ. ಎಲ್ರೂ ಸೇರಿರ್ತೆವಿ ಅದೇ ಒಂದ್ ಹಬ್ಬ ಆಗಿರ್ತೈತಿ ಅದ್ರೋಳಗ ಮತ್ತೆ ಗಣೇಶನ ಕೂಡ್ಸೊದಂದ್ರ ಇನ್ನು ಒಂದ ಸಂಭ್ರಮ ಮನೇಲಿ ಎಲ್ರಿಗು ಆ ಹೆಣ್ಣ್ಮಕ್ಳಿಗಂತು ಆಹ್ ಕೆಲಸಾ ಮಾಡೋದರ ಜೊತೆಗೆ ಎಲ್ರೂ ಇರೋದ್ರಿಂದ ಮತ್ತೊಟ ಇನ್ನು ಸ್ವಲ್ಪ ಸಂತೋಷ ಕಾಣಿಸ್ತೈತಿ. ಆಮೇಲೆ ತರ ತರದ ಅಡಗಿ ಮಾಡೋದು, ಎಲ್ರಿಗು ಊಟಕ್ಕ್ ನೀಡೋದ್, ಒಂತರಾ ಹಬ್ಬ ಹಬ್ಬದ ವಾತಾವರಣ ಒಂಬತ್ತ್ ದಿನಾನು ಆಹ್ ಚಾಲೂ ಇರ್ತೈತಿ ನಮ್ಮ ಮನ್ಯಾಗ. ಮತ್ತ ಗಣೇಶಗ ಆಹ್ ready ಮಾಡ್ಕೊಳ್ಳೊದು ಅಂದ್ರ. ಹಿಂದಿನ್ ದಿನ ರಾತ್ರೆಲ್ಲಾ ಬಾ~ ಬೆಳಗ್ಗೆ ಬರ್ತಾರ ಗಣೇಶ ಅಂದ್ರ ಹಿಂದಿನ್ ದಿನಾ ರಾತ್ರಿಯೆಲ್ಲಾ ನಾವು ಹಂಗ ready ಮಾಡ್ತೇವಿ ಹೆಂಗ್ ಕೂಡಿಸ್ಬೇಕು, ಯಾವ ದಿಕ್ಕಿಗೆ ಕೂಡಿಸ್ಬೇಕು. ಆಮ್ಯಾಲೆ ಏನೇನ ಅಲಂಕಾರ ಮಾಡ್ಬೇಕು, ಯಾವ ಯಾವ ವಸ್ತು ಎಲ್ಲೆಲ್ಲಿ ಹಾಕ್ಬೇಕು ಎಲ್ಲಾ ಪರಿಪರಿ ಕಟ್ಟೋದು ಆಹ್ ಅವಂಗ ಇ~ ಇಷ್ಟವಾದ ತಿನಸ್ ಮಾಡೋದು ಉಂಡಿ ಕಟ್ಟೊದ ಐದ್ ತರಾ. ಒಂಬತ್ತ್ ತರಾ ಎಲ್ಲ ಮಾಡ್ತೇವೆ ಮಾಡಿ ಮಾರ್ನೆ ದಿವಸಾ ಬೆಳಗ್ಗೆ ಪೂಜಾ ಜೊತೆಗೆ ಗಣೇಶ ಬರ್ತಾರೆ ಗಣೇಶ ಬಂದ್ಮೇಲೆ ಅವ್ರಗೆ ಕೊಕ್ಕಾಬತ್ತಿ ಕೈಲೇನೆ ಮಾಡಿರುವಂತ ಕೊಕ್ಕಾಬತ್ತಿ. ಆಮೇಲೆ ಆಮೇಲೆ ಕರ್ಕಿ ಪತ್ರಿ, ದಾಸ್ವಾಳ ಆಮೇಲೆ ಎಷ್ಟ ತರದ್ ಹೂವು ಸಿಗತೈತಿ ಅಷ್ಟ್ ತರದ್ ಹೂವು ಮಲ್ಗಿ ಹೂವು, ಶಾವಂತಿಗಿ ಹೂವು, ಒಂದ್ ಗುಲಾಬಿ ಹೂವು. ಆಮೇಲೆ ಅವ್ರಿಗೆ ಏನೇನ್ ಪ್ರಿಯವಾಗೆತಿ, ಅವ್ರಿಗೇನಿಷ್ಟ ಆಮೇಲೆ book ಓದೋದು ಮಂಗಳಾರ್ತಿ ಹಾಡೋದು, ಆಮೇಲೆ ಸ್ವಾಮಿಯರ್ ಕರ್ಸಿ ತಂದ್ ಕೂರ್ಸಿ. ಅವ್ರಿಗೆಲ್ಲಾ ಆಹ್ ಒಂದ ವಿಘ್ನ ಬರ್ದಂಗ ವಿಘ್ನೇಶ್ವರನನ್ನ ಪೂಜೆ ಮಾಡೋದು ನಾವ್ ಎಲ್ರ ಸೇರಿ ಪೂಜೆ ಮಾಡಿ ಬಿಟ್ಟ ನೈವೇದ್ಯ ಮಾಡಿ ಮಂಗಳಾರ್ತಿ ಮಾಡಿ ಎಲ್ರ ಸೇರಿ. ಒಳ್ಳೇ ತರದಿಂದ ಊಟ ಮಾಡೋದು ಆಮೇಲೆ ಅವತ್ತ ಬೆಳಗ್ಗೆ ನಾವು ಇನ್ನೊಂದ್ ವಿಶೇಷ ಏನಂದ್ರೆ ಅವತ್ತ ಎಲ್ರಿಗು नाश्ता ಕ ಕರಿತೇವಿ नाश्ता ಕರ್ದ್ ಬೆಳಗ್ಗೆ ಅವಲಕ್ಕಿ, ಉಸಳಿ, ಉಂಡಿ, ಹರ್ಲಿಟ್ಟಿನ್ ಉಂಡಿ ಮಾಡಿರ್ತೆವಿ. ಉಸಳಿ ಕಾಳ ಅವ್ನೆಲ್ಲಾ ಹಾಕಿ ಅವ್ರಿಗೆಲ್ಲಾ नाश्ता ಕೊಟ್ಟ್ ಅವರಿಗೊಂದ್ ಸ್ವಲ್ಪ ಖುಷಿ ಪಡ್ಸಿದ್ರ ನಮ್ಮ ಮಾನ್ಯಾಗು ದೇವ್ರು ನೆಲಸ್ತಾನ. ಖುಷಿಯಿಂದ ನಾವು ಅನ್ನದಾನವನ್ನ ಮಾಡಿದ್ರ ತೃಪ್ತಿ ಆಗ್ತೆತಿ. ಆ ತೃಪ್ತಿಯಿಂದ ನಮ್ಮ ಮನೆಗುನು ಸಿರಿ ಸಂಪತ್ತನ್ನ ಗಣೇಶ ವಲಸ್ತಾನ ಅನ್ನೋದ ಒಂದ ಹಿರಿಯರ ನಂಬಿಕೆ ಯಾವಾಗ ಇದ್ರು ಮಾಡ್ಕೊಂತನ ಬಂದಾರ.

ಹಾ ನಾವೆಲ್ಲ ಹುಷಾರಿದ್ದೇವೆ, ನೀವು? ಹಾ ನಾವು ಹುಷಾರಿದ್ದೇವೆ, ಊಟಕೆ? ಹ ವಿಶೇ~ ಊಟಕೆ ಇದು ಮೀನು ಮಾಡಿದ್ದೂ ಮೀನ್ fry . ಹಾ ಮೀನ್ fry ಯಾ ಯಾವ್ ? ನಮ್ದು ಇಲ್ಲಿ ಅಂಜಲ್ ಇದ್ದು. Malpe ಗೆ ಹೋಗ್ತೀರಾ ಎಂತ ?

ಹಾ ಜಾಸ್ತಿಯಾಗಿ ಹೋಗುದಿಲ್ಲ ವಾರಕ್ಕೆ ಒಂದ್ ಸಲ ಹೋಗಿ ಬರ್ತೀವಿ. ಹಾ .

ನಿನ್ನೆಯ ಮೀನ್ ಅಗ್ಗ ಇತ್ತ ದುಬಾರಿ ಇತ್ತ? ನಿನ್ನೆ ಅದೇ ಬೆಳಿಗ್ಗೆ ಒಂದ್ ಸ್ವಲ್ಪ ಕಡಮೆಗೆ ಸ್ವಲ್ಪ ಜಾಸ್ತಿಯೇ ಸಿಗತ್ತೆ.

ಹಾ ಸಂಜೆ ಹೋದ್ರೆ ಜಾಸ್ತಿ ಸಿಗುದಿಲ್ಲ ಅಷ್ಟು.

ಹಾ boat ಎಲ್ಲ ಜಾಸ್ತಿ ಬರ್ತದಲ್ಲ.

ಹಾ ಹಾ ಬೆಳಿಗ್ಗೆ ಅಗ್ಗಕೆ ಸಿಗತ್ ಹಾಗಾದ್ರೆ?

ಹ್ಮ್ ನೋಡ್ಲಿಕ್ಕೆ ಇಲ್ಲ? ನೋಡ್ಲಿಕ್ಕೆ ನಾವ್ ಊರಲ್ಲೆ ಇದ್ವಿ ನೀವ್ ಮನೆ ಕಟ್ತಿದಿರಿ ಅಂತೇ ವಿಷ್ಯ ಸಿಗ್ತು. ಹೌದುದ್ ಮನೆ ಕಟ್ತಿದ್ದೇವೆ ಪಂಚಾಂಗ ಎಲ್ಲಾ ಆಯ್ತು.

ಪಂಚಾಂಗ ಇದು ಕಲ್ಲೆಲ್ಲ ಎಲ್ಲಿಂದ ಪಾದೆ ಕಲ್ಲು ಎಲ್ಲ ತಂದದ್ದು? ಅದೆಲ್ಲಾಈ ಕಡೆ Moodu Belle side ಇಂದ ತರಿಸಿದ್ದು.

ಹಾ ಹಾಕಿದ್ದ ಬೇಗ. ಅದು ತಂದ್ ಹಾಕಿ ಒಂದು ವರ್ಷ ಆಗಿದೆ

ಆಗ ನೆನಪಿಲ್ವಾ ಆಗದ್ದಲ್ಲ ಅದು. ಹಾ .

ಹಾ ಈಗ ಆದ್ರೆ ಮೂವತ್ತೈದು ರೂಪಾಯಿ ಉಂಟು ಕಲ್ಲಿಗೆ.

ಹಾ ಹಾ ಹಾ ಹಾ . ಪಂಚಾಯತಿ scheme ಆ ಮನೆ lo~ loan ಆ?

ಹೌದೌದು ಪಂಚಾಂಗ ಎಲ್ಲ ಆಯ್ತು ಈಗ. ಹಾ ಹೌದಾ ನೂರೈವತ್ತು ಸುತ್ತಳತೆಯ ಎಷ್ಟು.

ಹಾ ಪಂಚಾಂಗ ಎಲ್ಲ ಆಯ್ತು ಇನ್ನು ಈಗ ಗೋಡೆ start ಆಗಿದೆ ಗೋಡೆ ಕಟ್ಟಾತ ಇದಾರೆ. ಹೌದಾ ಜನ ಎಷ್ಟಿದಾರೆ? ಜನ ಒಂದ್ ನಾಲ್ಕ ಜನ ಇದಾರೆ.

ಜನ ಬರ್ತಾರೆ ಇಬ್ರು ಮೇಸ್ತ್ರಿ ಮೂರೂ helper ಇರ್ತಾರೆ. ದಿನಗೂಲಿಯ ಅಥವಾ contract ಕೊಟ್ಟಿದ್ದ?

ಹೌದಾ ಅಂದಾಜು ಮಾಡಿದಾರೆ? ಅಂದಾಜು ಎಷ್ಟೋ ಹೇಳಿದಾರೆ ಅವ್ರು ಅಪ್ಪ ಅವರತ್ರ ಹೇಳಿದ್ದಾರೆ.

ಕೆಂಪು ಕಲ್ಲು ಎಷ್ಟು?